ಬಟ್ಟೆಗಳನ್ನ ಡ್ರೈ ಕ್ಲಿನ್ಸ್ ಆಗಿ ಮಾಡಬಹುದು ಇಲ್ಲೆಲ್ಲಾ.

ಹಂಗ್ ಇದ್ದಾಗ ನಾವು ಏನಾರ್ ಬೇಕಾದಂದ್ರೆ ಹೋಗಿ ಹೇಳಿದ್ರೆ ಟೂರ್ ಗೀರ್ ಎಲ್ಲಾ --

ನಮ್ಮ ಕಡೆಯೆಲ್ಲಾ ಹಿಂಗ್ ನೋಡ್ರಿ ಗಣಪತಿದು ಹಾಗ್ ಹೊಯ್ ಹೊಯ್ ಅಂತ ಹೊಂಟ್ಟಬಿಟ್ರ್ ನೋಡ್ರಿ ಹಂಗ್.

ಹಗಾರಿ ಮತ್ಯಾವ ಹತ್ತ್ ವರ್ಷದ್ ಹದಿನೈದ ವರ್ಷ ಮಿನಿಮಂ ಗ್ಯಾರಂಟಿ ಇರತ್ವ್ ಮತ್ತ್ ಅವುಕ್ಕೆಲ್ಲಾ ರಿಯಾಗಿ ಕನ್ಸ್ಟ್ರೆಟ್ ಮಾಡಿ ನಾವ್ ಕಟ್ಟಕ್ಕಬೇಕ್ ನೋಡ್ ಹಮ್ ಹಂಗ್ ಐತಿ ಎಲ್ಲಾ.

ಬಾರಿ ಮಸ್ತ್ ಡಿಸೈನ್ ಗಿಸೈನ್ ಎಲ್ಲಾ ಬಾರಿ ಮಾಡಿದರ್ ನೋಡ್ರಿ.